ಮೇಲಿದೆ ಇದು ಬಂಬಿಟ್ಟು ಕಲಬುರ್ಗಿ ಅಲ್ಲಿ ಇರೋದು ಸುತ್ತ ಮುತ್ತ ಗಿಡ ಮರಗಳೆಲ್ಲ ಚೆನ್ನಾಗಿದ್ದವೇ ಇಲ್ಲಿ ನೋಡಿ ಆಟೋ ಗಳೆಲ್ಲ ಅಡ್ಡಡ್ತಿದ್ದಾರೆ ಜನಗಳು ಅಡ್ಡಡ್ತಿದ್ದಾರೆ ಇವ್ರ ಯಾರೋ ಮೇ ಬಿ ಚರ್ಚ್ ಗೆ ಹೂಗ್ತಿದ್ದಾರೆ ಅನ್ಕೊಂಡಿತೀನಿ ನಾನು .]

ಹಳೆ ಕಾಲದ ಚೆನ್ನಾಗಿದೆ ಈ ಕಾಲದಗೆಲ್ಲ ಚೆನ್ನಾಗ್ ಮಾಡಲ್ಲ ನಿಮಗೆ ಗೊತ್ತದು ಸುಂಸುಮ್ನೆ ಬಿಲ್ಡಿಂಗ್ಸ್ ಹೆಂಗು ಅಂದ್ರೆ ಹಂಗೆ ಕಟ್ ತಾರೆ ನೋಡಕ್ ಮಾತ್ರ ಚೆನ್ನಾಗಿರುತ್ತೆ ಆದ್ರೆ ತುಂಬಾ ವರ್ಷ ನಾವು ಯೂಸ್ ಮಾಡಕ್ ಆಗಲ್ಲ ಬಳಕೆ ಮಾಡಕ ಆಗಲ್ಲ.

ಗೈಸ ಇದು ಬಂದ್ಬಿಟ್ಟು ಯುನಿಕ್ . ಇಲ್ಲಿ ನೋಡಿ ಇಲ್ಲಿ ಕ್ಯಾಲ್ಸಿ ಆಗ್ಲಿ ಪೆನ್ಸ್ ಆಗ್ಲಿ ಎಲ್ಲ ಸಿಗುತ್ತೆ. ಒಟ್ಟು ಸ್ಟೂಡೆಂಟ್ಸ್ ಏನೇನು ಬೇಕೋ ಎಲ್ಲ ಮೆಟೀರಿಯಲ್ಸ್ ಇಲ್ಲಿ ಸಿಗುತ್ತೆ ಮತ್ತೆ ಪಕ್ಕದಲ್ಲಿ ಬಂದು ಟೀ ಶಾಪ್ ಮತ್ತೆ ಟಿಫನ್ ಸೆಂಟರ್ ಎಲ್ಲ ಇದೆ.

ನ್ಯೂ ಒಪೆನಿಂಗ್ಸ್ ಗೆಲ್ಲ ಅಲ್ಲಿ ನೋಡಿ ಹೊರಗಡೆ ನಿಂತಿದ್ದಾರೆ ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಬಲ್ಲೋನ್ಸ್ ಎಲ್ಲ ಇಂದ ತುಂಬಾ ಚೆನ್ನಾಗಿ ಕಾಣತಾಯಿದೆ ಬಿಲ್ಡಿಂಗ್ ತುಂಬಾ ಚೆನ್ನಾಗಿದೆ ಈಕಡೆ ಸೈಡ್ ಬಂದು ಬ್ಯೂಟಿ ಪಾರಲರ್ ಕಾಣತಾಯಿದೆ ಸುತ್ತಾಮುತ್ತಾನೆ ಎಲ್ಲ ಸಿಗುತ್ತೆ--

ತುಂಬಾ ಚೆನ್ನಾಗಿದೆ ಫುಡ್ ಮಾರ್ಟ್ ಎಲ್ಲ ಒಳ್ಳೆ ಒಳ್ಳೆ ತಿಂಡಿ ಸಿಗುತ್ತೆ ಊಟ ಸಿಗುತ್ತೆ ನಿಮಗೆ ಬೇಜಾರಾದಾಗ ಹೋಗಿ ಒಳ್ಳೆ ಊಟ ಸಿಗುತ್ತೆ ಕ್ಲಿನಾಗಿಯು ಇದೆ ನೋಡಕೂನು ತುಂಬಾ ಚೆನ್ನಾಗಿದೆ ಅಲ್ಲಿ ಮರಗಳೆಲ್ಲ ಇದೆ ಒಳ್ಳೆ ಗಾಳಿ ಸಿಗುತ್ತೆ ಊಟ ಮಾಡ್ಕೊಂಡು ಬನ್ನಿ .

ಹೋಗಿ ಅಲ್ಲಿಂದ ಓದ್ಕೊಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಬೋರ್ಡ್ ಹಾಕಿರೋದ್ರಿಂದ ಹೆಲ್ಪ್ ಆಗುತ್ತೆ ಎಲ್ಲರಿಗೂನು ಮತ್ತೆ ಬಂದ್ಬಿಟ್ಟು ತುಂಬಾ ಜನನು ಇದಾರೆ ಇಲ್ಲಿ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ .

ಗಾಯ್ಸ್ ಇದ್ ಬಂದ್ಬಿಟ್ಟು ನಾಗಸೇನ ದ್ವಾರ. ತುಂಬಾ ಚೆನ್ನಾಗಿದೆ ನೋಡಿ. ನಾಗಸೇನ ದ್ವಾರ ಅಂತ ಹೇಳ್ಬಿಟ್ಟು ಆದ್ಮೇಲೆ ದೇವ್ ದೇವ್ರ್ಗಳೆಲ್ಲಾ ಇದಾವೆ. ತುಂಬಾ ಚೆನ್ನಾಗಿದೆ. ನೋಡಕ್ಕೂ ತುಂಬಾ ಚೆನ್ನಾಗಿ ಕಾಣ್ತಾಯಿದೆ.

ಗೈಸ ಇದು ನೋಡಿ ಬಂದ್ಬಿಟ್ಟು ಎಂಟ್ರನ್ಸ್ ತುಂಬಾ ಚೆನ್ನಾಗಿದೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ತುಂಬಾ ಚೆನ್ನಾಗಿದೆ ಸೈಡಿಗೆ ಹೋಗಿ ನೋಡಿ ಒಂದು ಚಿಕ್ಕ ಮನೆ ಇದೆ ಅದು ತುಂಬಾ ಚೆನ್ನಾಗಿದೆ .

ಗೈಸ ಈದ್ ಬಂದ್ಬಿಟ್ಟು ಮಹಾದ್ವಾರ ಅಂತ ಹೆಳಬಿಟ್ಟು ಶ್ರೀ ಮಹಾತ್ಮಾ ಸಿದ್ದಲಿಂಗೇಶ್ವರ ದೇವಸ್ಥಾನ ಚಿಂತಾನಮಣಿ ಜಿಲ್ಲೆ ಬಂದ್ಬಿಟ್ಟು ಯಾದಗಿರಿ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ .

ಬಟ್ ನೈಟ್ ಇತ್ತರಂದ್ರೆ ಆ ಗ್ಲಾಸ್ ನೋಡಿ ಬ್ಲಾಕ್ ಕಲರ್ ಗ್ಲಾಸ್ ಇದೆ ಅಂದ್ರೆ ಹೊರಗಡೆ ಇರೋರೋಗೆ ಒಳಗೆ ಏನಾಗುತ್ತೆ ಅದೆಲ್ಲ ಕಾಣುತ್ತೆ ಹಾಂಗಾಗಿ ತುಂಬಾ ಚೆನ್ನಾಗಿರುತ್ತೆ ಅಟ್ರಾಕ್ಟ್ ಆಗಿ ತುಂಬಾ ಜನ ಹೋಗ್ತಾರೆ .